ಒಬ್ಬ ವ್ಯಕ್ತಿಯು ಸೈಕಲ್ ಓಡಿಸುತ್ತಿದ್ದಾನೆ ಇಲ್ಲಿ ಒಂದು ಆಟೋ ಇದೆ ಅದೇ ತರನಾಗಿ ಇಲ್ಲಿ ಬಹಳಷ್ಟು ಜನರಿದ್ದಾರೆ.

ಮತ್ತು ಇಲ್ಲಿ ಡಿಸೈನ್ ಕಲರ್ ಕಲರ್ ಹೂಗಳಿವೆ.

ಓಹ್ ನಾಲ್ಕು ಮುಸಲ್ಮಾನರು ಬಿಳಿ ಶರ್ಟು ಧರಿಸಿದ್ದಾರೆ ಮತ್ತು ವೈಟ್ ಪ್ಯಾಂಟ್ ಇದೆ.

ಈ ಚಿತ್ರದಲ್ಲಿ ತೋರಿಸಿರುವಂತೆ ಮಹಿಂದ್ರ ಇಲ್ಲಿ ಬಹಳಷ್ಟು ಮಹಿಂದ್ರ ಗಾಡಿಗಳಿವೆ.

ದೂರದಲ್ಲಿ ನೋಡಿದರೆ ಬಹಳಷ್ಟು ಅಲ್ಲ ಅಲ್ಲಿ ಮನೆಗಳು ಕಾಡುತ್ತಿವೆ ಅದೇ ತರನಾಗಿ ಇಲ್ಲಿ--

ಅದೇ ತರನಾಗಿ ದೂರದಲ್ಲಿ ನೋಡಿದರೆ ಬಹಳಷ್ಟು ಮರಗಳಿವೆ ಅದೇ ತರನಾಗಿ ಒಂದು ಕುಳಿತುಕೊಳ್ಳಲು ಕಟ್ಟೆ--

ಒಂದು ಟೇಬಲ್ ಇದೆ ಅದರ ಮೇಲೆ--

ದ್ವಾರ ಬಾಗಿಲು ಇದೆ ಅದೇ ತರನಾಗಿ ಒಂದು ಗೇಟ್ ಗೇಟ್ ಇದೆ ದೊಡ್ಡದಾ ಗೇಟ್ ಇದೆ.

ಮಹಿಳೆಯರಿದ್ದಾರೆ ಆ ಮಹಿಳೆಯರು ಪುರುಷರು ಕುಳಿತುಕೊಂಡು ಮಾತನಾಡುತ್ತಿದ್ದಾರೆ.